ದ ಅಪ್ಡೇಟೆಡ್ ವರ್ಷನ್ ಮನೆಲ್ ತುಂಬ ಕಾಸ್ಟ್ಲಿ .

ದೇವ್ರನ್ನ ನೋಡ್ಲಿಕ್ಕೆ ಖುಷಿಯಾಗತ್ತೆ ಈ ಫೋಟೋ --

ಮಾರ್ಚ್ ಮತ್ತೆ ಏಪ್ರಿಲ್ ಅಲ್ಲಿ ಭಾರತದಲ್ಲಿ ತುಂಬ ಬಿಸಿಲು ಇರುತ್ತೆ ನಮ್ಮೂರಲ್ಲೂ ತುಂಬ ಬಿಸಿಲು ಅದ್ರಲ್ಲೂ ಮಂಗಳೂರಲ್ಲಿ ಇರೋಕೆ ಆಗಲ್ಲ ಮಾರ್ಚ್ ಮದ್ಯಾಹ್ನ ಏಪ್ರಿಲ್ ಅಲ್ಲಿ ತುಂಬಾ ಶೇಕೆ.

ಕಂಪೇರೆ ಮಾಡಿದ್ರೆ ಈ ತೋಟದಲ್ಲಿ ನ್ಯಾಚುರಲ್ ಆಗಿ ಊರಲ್ಲೇ ಬೆಳೆಯುವ ಹಣ್ಣುಗಳು ಯಾವುದೇ ಆದ್ರೂ ನೂ ಚಂದ ಸಂಪಿಗೆ ಹಣ್ಣು ಪೇರಳೆ ಹಣ್ಣು ಹಲಸಿನ ಹಣ್ಣು ಮಾವಿನ ಹಣ್ಣು --